ಇದು ಒಂದು ಮನೆ ಇಲ್ಲಿ ಕುಂದರಕ್ಕೆ ಚೇರ್ ಹಾಕಿದ್ದಾರೆ.

ಹೋಟೆಲ್ ನಲ್ಲಿ ಟೇಬಲ್ ಹಾಕಿದ್ದಾರೆ ಹಾಗು ಕುರ್ಚಿ ಹಾಕಿದ್ದಾರೆ.

ಒಬ್ಬ ವ್ಯಕ್ತಿ ಕುಂತ್ಕೊಂಡಿದ್ದಾನೆ ಇಬ್ಬರೂ ವ್ಯಕ್ತಿ ನಿಂತ್ಕೊಂಡಿದ್ದಾರೆ.

ಹಾಗು ಹಲವಾರು ಜನಗಳು ಅದುನ್ನ ಹಿಡ್ಕೊಂಡು ನಿಂತಿದ್ದಾರೆ ಇನ್ನೊಂದಿಷ್ಟ್ ಮಂದಿ--

ಹಾಗು ಸುತ್ತ ಮುತ್ತ ಗೇಟ್ ಹಾಕಿದ್ದಾರೆ.

ನಾವು ಗಾಡಿಯ ಮೇಲೆ ಒಬ್ಬ ವ್ಯಕ್ತಿ ಚೀಲ ಇಟ್ಕೊಂಡು ನಿಂತಿದ್ದಾನೆ.

ಹಾಗು ಬ್ರಿಡ್ಜ್ ಗೆ ಖಾನಿ ಖಾನಿ ಮಾಡಿದ್ದಾರೆ.